ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ಅದ್ಭುತವಾದ ದೊಡ್ಡ ಬಿಲ್ಡಿಂಗ್ ಒಳಗಿನ ಚಿತ್ರ.

ನೋಡಲು ಅದ್ಭುತವಾದ ಒಂದು ಪ್ರಾಣಿಗಳು ಸುತ್ತ ಗಿಡ ಮರಗಳು ಇದ್ದವೇ ನೋಡಲು ಅದ್ಭುತವಾದ ಪ್ರಾಣಿ ಇದು .

ಅದರಲ್ಲಿ ಕಾಣಿಸುತ್ತ ಇರುವುದು ಒಂದು ಹಾಸ್ಪಿಟಲ್ ಇರಬಹುದು ನೋಡಲು ಇಲ್ಲಿ ಇಬ್ಬರು ಯುವಕರು ನಿಂತುಕೊಂಡಿದ್ದಾರೆ .

ಸುತ್ತಲೂ ಗಿಡ ಮರಗಳು ನೋಡಲು ಇಲ್ಲೊಂದು ಸೇತುವೆಯನ್ನು ಸಹ ನಿಲ್ಲಿಸಲಾಗಿದೆ. ನೋಡಲು ತುಂಬ ಚೆನ್ನಾ--

ಈ ಚಿತ್ರದಲ್ಲಿ ಕಾಣಿಸುತ್ತ ಇರುವುದು ಒಂದು ಅದ್ಭುತವಾದ ಮಾರ್ಕೆಟ್ . ನೋಡಲು ಇಲ್ಲಿ ಗಿಡ ಮರಗಳು ಇದ್ದಾವೆ.

ಇದು ಒಂದು ಅದ್ಬುತ ವದ ಕೆಂಪು ಕಲ್ಲಿನಿಂದ ಕಟ್ಟಿಸಿರುವ ಒಂದು ಗೋಪುರ ನೋಡಲು ಅದ್ಬುತ ವಾಗಿದೆ ಸುತ್ತಲೂ ವಿಶಾಲ ವದ ಜಾಗ ವಿದೇ.

ಈ ಚಿತ್ರದಲ್ಲಿ ಕಾಣಿಸುತ್ತ ಇರುವುದು ಒಂದು ಅದ್ಭುತವಾದ ಟ್ರ್ಯಾಕ್ಟರ್ . ಇಲ್ಲಿ ಒಬ್ಬ ಹುಡುಗ ನಿಂತಿದ್ದಾನೆ. ನೋಡಲು ಕಬ್ಬಿಣ ಸರಡುಗಳನ್ನು ಮಾಡಿಸಿದ್ದಾರೆ.